ದೃಶ್ಯದಲ್ಲಿ ನಾವೊಂದು ದೊಡ್ಡದಾಗಿರುವಂತಹ ವಿಶಾಲವಾಗಿರುವಂತಹ ಪಾರ್ಕನ್ನು ನೋಡಬಹುದು ಈ ಪಾರ್ಕಿನ ಹಲವೆಡೆ ಮೂರ್ತಿಗಳು ಇರುವುದನ್ನು ನೋಡಬಹುದಾಗಿದೆ.

ಇಲ್ಲೊಂದು ಬೈಕ್ ನಿಲ್ಲಿಸುವುದನ್ನು ಕೂಡ ನಾವು ನೋಡಬಹುದಾಗಿತ್ತು ಇದೊಂದು ವಿಶಾಲವಾದಂತಹ ಜಾಗ--

ಈ ದೃಶ್ಯದಲ್ಲಿ ನಾವು ಒಂದು ಮೆಷಿನ್ ಅನ್ನು ನೋಡಬಹುದು ಎಟಿಎಂ ಮಷೀನ್ ಆಗಿದ್ದು ಇದು ಶಿವಮೊಗ್ಗ ಕಾರ್ಪೊರೇಷನ್ ಬ್ಯಾಂಕಿನ ಎಟಿಎಂ ಮಶೀನ್ ಹಾಗಿದೆ.

ಒಬ್ಬ ವ್ಯಕ್ತಿಯು ಕೆಳಭಾಗದಲ್ಲಿ ಕುಳಿತುಕೊಂಡು ವರ್ಕ್ ಮಾಡುತ್ತಿದ್ದಾರೆ ಕೆಲಸವನ್ನು ಮಾಡುತ್ತಿದ್ದಾರೆ ಹಾಗೂ ಇನ್ನೊಬ್ಬ ವ್ಯಕ್ತಿಯು ಇಲ್ಲಿ ಬಿಳಿ ಬಣ್ಣದ ಶರ್ಟ್ ಹಾಕಿಕೊಂಡು ಕೆಲಸ ಮಾಡುತ್ತಿದ್ದಾನೆ.